ನೋಡೋದಕ್ಕೆ ಸುಂದರವಾದ ಪ್ರಕೃತಿಯ ವಾತಾವರಣದಲ್ಲಿ ಇರೋ ತರ ಕಾಣಿಸ್ತಾ ಇದೆ.

ಇದು ಪೋಸ್ಟ್ ಓಫೀಸ್ನ ನ ಮುಂಬಾಗದ ಚಿತ್ರವಾಗಿದೆ. ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಕಸವನ್ನು ಗೂಡುಸುತ್ತಿರುವ ರೀತಿಯು ಕಾಣಿಸುತ್ತಿದೆ. ಹಾಗು ಪೋಸ್ಟ್ ಓಫೀಸ್ನ ನ ಡೋರ್ ಓಪನ್ ಕೂಡ ಆಗಿದೆ.

ವ್ಯವಸ್ಥಿತವಾದ ಚೇರು ಕೂಡ ಹಾಕಿದ್ದಾರೆ ಅದರ ಪಕ್ಕದಲ್ಲಿ ಒಂದು ಡಸ್ಟ್ ಬಿನ್ ಇದೆ. ತುಂಬಾ ವ್ಯವಸ್ಥಿತವಾಗಿ ತುಂಬಾ ಕ್ಲೀನ್ ಆಗಿ ಒಂದು ಪಾರ್ಕ ಅನ್ನ ನಿರ್ಮಾಣ ಮಾಡಿದ್ದಾರೆ . ಸುಂದರವಾದ ಗಿಡಗಳು ಸಹ ಕಾಣಿಸುತ್ತೆ.

ಅದರಲ್ಲಿ ವೆಯಿಟರ್ ಜನಗಳ ಹತ್ತಿರ ಒಂದು ಆರ್ಡರ್ ಅನ್ನು ತೆಗೆದುಕೊಳ್ಳುವ ರೀತಿ ಕಾಣಿಸುತ್ತಿದೆ ಹಾಗು ಹಿಂಭಾಗದಲ್ಲಿ ತುಂಬಾ ಜನರು ಬಿಲ್ ಪಾವತಿ ಮಾಡುವ ರೀತಿಯು ಸಹ ಕಾಣಿಸು--

ಹಿಂದ್ಗಡೆ ಸಿಲ್ಕ್ ಫ್ಯಾಕ್ಟರಿ ಆಫೀಸ್ ಕೂಡ ಇದೆ. ಪಕ್ಕದಲ್ಲಿ ತುಂಬಾ ಹಸಿರು ಬಣ್ಣದ ಗಿಡ ಮ ಗಿಡ ಮರಗಳು ಕೂಡ ಬೆಳೆಯುತ್ತಿವೆ ದಟ್ಟವಾಗಿ.